ಇದು ಯಾವುದೊ ಒಂದು ಡ್ಯಾಮ್ ಅನ್ಸುತ್ತೆ. ನಮ್ಮ್ ಚಾಮರಾಜನಗರ ಸೈಡ್ ಲ್ಲೂ ಕೂಡ ಈ ತರ ಡ್ಯಾಮ್ ಗಳಿದ್ದಾವೆ . ಮತ್ತೆ ಯಾವುದೊ ಒಂದು ಅಲ್ಲಿ ಡ್ಯಾಮ್ ಮಧ್ಯದಲ್ಲಿ ಬ್ರಿಜ್ ತರ ಕಟ್ಟಿ ಆ ಹೋಗಿ ವ್ಯೂ ಪಾಯಿಂಟ್ ತರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಜನಗಳೆಲ್ಲ ಹೋಗಿ ನೋಡ್ತಾ ಇದ್ದಾರೆ ಗ್ರೀನರಿ ಆಗಿದೆ.

ಮತ್ತೆ ಪಾರ್ಕಿಂಗ್ ಮಾಡಾಕೆಲ್ಲ ಚೆನ್ನಾಗಿದೆ ಅಲ್ಲಿ ಆ ತುಂಬಾ ಪಕ್ಕದಲ್ಲಿ ಮೆಡಿಕಲ್ ಶಾಪ್ ಇದೆ.

ಇದು ಒಂದು ಸಪ್ನಾ ಬುಕ್ ಹೌಸ್ ಅನ್ಕೋತೀನಿ. ಇಂಡಿಯಾಸ್ ಬೆಸ್ಟ್ ಬುಕ್ ಮಾಲ್ ಅಂತಾನೂ ಕೂಡ ಕರೀತಾರೆ ಇದನ್ನ. ಇಲ್ಲಿ ಗಿಫ್ಟ್ಸ್ ಟಾಯ್ಸ್ ಸ್ಪೋರ್ಟ್ಸ್ ಮೂವೀಸ್ ಅಂಡ್ ಮ್ಯೂಸಿಕ್ ಚಾಕಲೇಟ್ಸ್

ಇದು ಯಾವುದೊ ಒಂದು ಆಮ್ ಸಿಟಿ ಯಾ ಒಂದು ಏರಿಯಾ ಅನಿಸುತ್ತೆ . ಆ ಅಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ವೇ ಕಾರು ಗಳು ಎಲ್ಲಾನೂವೆ ಮತ್ತೆ ದೊಡ್ ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆ ಕಾಂಪೌಂಡ್ ಗಳಿದಾವೆ ಆ ರೋಡ್ ಎಲ್ಲ ತುಂಬಾ ಕ್ಲೀನ್ ಆಗಿ ಇಟ್ಟಿದ್ದಾರೆ.

ಐಡಿಯಾ ಸಿಮ್ ಕಾರ್ಡ್ ದು ಒಂದು ಪಿಕ್ ಹಾಕಿ ಅದರ ಮಧ್ಯೆ ಐಡಿಯಾ ಅಂತ ಬರೆದಿದ್ದಾರೆ. ಇವಾಗ ನ್ಯೂ ಓಪನಿಂಗ್ ಮೊಬೈಲ್ ಶಾಪ್ ಅನಿಸುತ್ತೆ ಇದು ಯಾರೋ ಕಂಪ್ಯೂಟರ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಎಲ್ಲೊ ಅಂಡ್ ರೆಡ್ ಬೆಲೂನ್ಸ್ ನಲ್ಲಿ . ಆ ಇವಾಗ ರೀಸೆಂಟ್ ಆಗಿ ಓಪನ್ ಆಗಿರೋವಂತದ್ದು ಅಂತ ಕಾಣಿಸ್ತಾ ಇದೆ.